ಇದು ಒಂದು ಹೋಟೆಲ್ ನ ದೃಶ್ಯ.

ಮತ್ತೆ ಕೆಳಗಡೆ ಡಾಂಬರ್ ಕಂಕರ್ ಗಳು ಕಾಣಿಸುತ್ತಿವೆ ಹಾ--

ಆ ಮನುಷ್ಯರ ಕೈಯಲ್ಲಿ ಕೂಡ ಒಂದೊಂದು ಅಸ್ತ್ರ ಇದೆ.

ಮತ್ತು ಲೈಟ್ ನ ಕಂಬಗಳು ಸಹ ಕಾಣಿಸುತಿದ್ದಾವೆ.

ಇದು ಒಂದು ಪೆಟ್ರೋಲ್ ಪಂಪ್ ನ ಚಿತ್ರಣ.

ಇಲ್ಲಿ ಎದುರುಗಡೆ ಒಂದು ಲಾರಿ ಕಾಣಿಸುತ್ತಿದೆ.

ಅದರ ಮೇಲೆ ಸಮಾಜ ಕಲ್ಯಾಣ ಇಲಾಖೆ ಎಂದು ಬರೆದಿದ್ದಾರೆ.

ಮತ್ತೆ ಕೆಳಗಡೆ ಒಂದು ಮ್ಯಾಟ್ ಕಾಣಿಸುತ್ತಿದೆ.

ಎದ್ರುಗಡೆ ಹಲವಾರು ರೀತಿಯ ಬಟ್ಟೆಗಳು ಕಾ ನೇತಾಕಿದ್ದಾರೆ.